ಹೆಚ್ಚು ಜನರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮತಾಂತರ ಅ ಸೋರಿ ಸ್ಥಳಾಂತರ ಮಾಡುವುದು --

ಪತ್ರ ಮುಗ ಆದ್ ಪತ್ರಗಳ ಮುಖಾಂತರ ತನ್ನ ಭಾವನೆಗಳನ್ನು ಆಗಿರ್ಬಹುದು ತಮ್ಮಾ ಒಂದು ಮಾತುಗಳನ್ನು ತಿಳಿಸುವಂತದ್ದು ಇದು ತುಂಬ ಉಪಾಯಕಾರಿ ಅಂತ ಎಳಕಸ್ಟ --

ಇದು ಒಂದು ಮಸೀದಿ. ಮುಸ್ಲಿಮ್ ಅರ ಒಂದು ದ್ಯಾನ ಮಾಡುವಂತಹ ಅಹ್ ಸ್ತಾನ ಆಗಿರ ಸ್ಥಳ ಆಗಿರತ್ತದ. ಇದ್ ಏನಪ್ಪ ಅಂದ್ರ --

ಆ ಎಲ್ಲರು ಸೇರಿ ನಮಾಜ್ ಮಾಡುವಂತಹ ಒಂದು ಸ್ಥಳ .

ಕೊಳಗಳಾಗಿರ್ತವ. ಏನಪ್ಪ ಅಂದ್ರೆ ಅ ಬಹಳ ಭ ಬಯಂಕರ ವಾಗಿರ್ತಕ್ಕಂತಹ ಗುಹೆಗಳಲ್ಲಿ ಈ ಒಂದು ಸ್ಥಳಗಳು ಕಂಡುಬರುತ್ತವೆ.

ಈ ಒಂದೂ ಚಿತ್ರ ಚಿತ್ರನ ವನ್ನು ನೋಡ್ತಿದ್ರೆ ನಮ್ಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ಇಲ್ಲಿರ್ತಕ್ಕಂತಹ ಮಹಿಳೆಯರ ಒಂದು ಉಡುಗೆ ತೊಡುಗೆ ಅ ಇದುನ್ನೆಲ್ಲ ನೋಡ್ತಿದ್ರೆ ನಮಗ ಆ --

ಈ ಒಂದು ದ್ರಶ್ಯದಲ್ಲಿ ಅಹ್ ಈ ಒಂದು ಬಾತುಕೋಳಿ ಕೊಂಡದಲ್ಲಿ ಈಜುತ್ತಿರುವುದು ಹಾಗು ನೀರು ಕುಡಿಯುವುದನ್ನು ವೀಕ್ಷಣೆ ಮಾಡಬಹುದು. ಒಂದು ಸುತ್ತಮುತ್ತ ಇರ್ತಕ್ಕಂತಹ ಒಂದು --

ಆ ಬಾತುಕೋಳಿಗಳು ಅಹ್ ಕೊಳದ ಸುತ್ತ ಅಹ ಹಾರಡು ತಿರುಗಾ ಹಾಗು --

ಇನ್ನೊಂದು ಏನಪ್ಪ ಅಂದ್ರೆ ಯಾವುದೆ ಒಂದು ರೀತಿಯ ಚಿಕ್ಕದಾದ ಒಂದು ಮನೆಯನ್ನು ನೋಡಬಹುದು .

ಈ ತರ ಜಿಮ್ಮ್ ಸೆಂಟರ್ಗಳಿಗೆ ಸೇರಿಕೊಂಡು ತಮ್ಮ ದೇಹವನ್ನು ಮತ್ತು ತಮ್ಮ ಆರೋಗ್ಯವನ್ನು ಸದ್ರಡವಾಗಿ --

ಈ ಒಂದು ದ್ರಶ್ಯವನ್ನ ಕಾಣ್ತಾ ಇದ್ರೆ ಈ ಒಂದು ದ್ರಶ್ಯದಲ್ಲಿ ಏನ್ ಕಾಣ್ಸತಪ್ಪ ಅಂದ್ರೆ ಅಹ್ ಅಲ್ಲಿ ಇರ್ತಕಂತ ಜನ್ರಾಗಿರ್ಬೋದು ಸುತ್ತಮುತ್ತ ಇರ್ತಕಂತ ಗಿಡಮರಗಳು ಇಲ್ಲಿ ಒಂದು --

ಎಮ್ಮ್.ಎಲ್.ಎ ಆಗಿರ್ಬಹುದು ಇ ತರ ವ್ಯಕ್ತಿಗಳು ಬಂದ್ರೆ ಅದನ್ನ್ ಸರಿ ಪಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ .

ಈ ಒಂದು ಹುಡಿಗಿಯರ್ಗು ಆ ಕೆಫೆ ಯಲ್ಲಿ ಇರುವಂತಹ ವಸ್ತುಗಳನ್ನ --

ಅಆ ಊರಿನ ಹೊರಗಡೆ ನೀರು ನುಗ್ಗುವ ಒಂದು ಸಂದರ್ಭ ಸಬವವನ್ನು ನಿಲ್ಲಿಸಲು ಈ ರೀತಿಯ ಒಂದು ಅನೆಕಟ್ಟುಗಳನ್ನು --

ಎಲ್ಲರು ಒಂದೆ ಅಂತಕಂತ ಒಂದು ದ್ಯೇಯ ವಾಕ್ಯವನ್ನ ನಮಗ್ ಮತ್ತೆ ಮತ್ತೆ ನೆನಪಿಗೆ ತಂದುಕೊಡ್ತಕ್ಕಂತದು. ಈ ಒಂದು ದ್ರಶ್ಯದಲ್ಲೆ ಎಲ್ಲರು ಸಂಭ್ರಮದಿಂದ --

ಒಂದು ಸ್ವಿಮ್ಮಿಂಗ್ ಪೂಲ್ ‌ ಆಗಿರ್ಬಹುದು ಅಲ್ಲಿ ಇರ್ತಕಂತಹ ಆಟದ ಒಂದು ಸಾಮಾಗ್ರಿಗಳಾಗಿರ್ಬಹುದು ಒಂದು ಸರ್ಕರ್ ಮಾಡ್ತಕಂತ ಒಂದು ಆಟದ ಸಾಮಾಗ್ರಿಗಳು ಅಹ್ --

ಒಂದು ಹೊಸ ಹೊಸ ಸ್ಟೈಲ್ ಗಳಲ್ಲಿ ತಮ್ಮ ಹೆರ್ ಕಟ್ಟನ್ನ ಮಾಡ್ಸುವಂತದ್ದು ಈ ಒಂದು ದ್ರಶ್ಯವನ್ನು ನೋಡುತ್ತಿದ್ದರೆ ನಮಗೆ ಅದೇ ರೀತಿ ಅನಿಸುತ್ತಿದೆ.

ಈ ಒಂದು ಶೋಪ್ ಗಳಲ್ಲಿ ನಾವು ಕೊಂಡುಕೊಳ್ಳಬಹುದು.

ಈ ಒಂದು ರೀತಿಯ ಸಮಸ್ಯೆಗಳನ ಮಾಡ್ತಕಂತಹ ಒಂದು ಒಬ್ಬ ವ್ಯಕ್ತಿಗಳಿಗೆ ಪ್ಲಂಬರ್ಸ್ ಅಂತ ನ --

ಒಂದು ಕಾಂಕ್ರೇಟ್ ನಲ್ಲಿ ಏನ್ ಮಾಡೊವಂತಾರ ಅಪ್ಪ ಅಂದ್ರ ಅಲ್ಲಿ ಪಕ್ಕದ್ದಲ್ಲಾಗ ಪಕ್ಕದ್ದಲ್ಲಾಗ್ತ್ ಆ ಆಗುವಂತಹ ಒಂದು ಲ್ಲಾಗ ಚರಂಡಿ ಮೋರಿ --

ಆ ಎಲ್ಲ್ರು ಒಂದು ಕ್ರೀಂಡಾಂಗಣಕ್ ಹೋಗಿ ಈ ರೀತಿ ಕ್ರಿಕೆಟ್ ನ್ನ ಆಡ್ತೀವಿ ಮತ್ತೇನಪ್ಪ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಸಾಯಂಕಾಲ.

ಸುಮಾರು ಹರೀತ ಇರ್ತಾವ ಆವಾಗೇನಪ್ಪ ಅಂದ್ರೆ ನಮ್ಮ್ ಊರಲ್ಲಿ ಇರ್ತಕಂತ ಚಿಕ್ಕ ಮಕ್ಕ್ಳು ಆಗಿರ್ಬಹುದು ದೊಡ್ಡವ್ರಾಗಿರ್ಬಹುದು ಅಲ್ಲಿ ಒಂದು ಬಾವಿಯಲ್ಲಿ ಹೋಗಿ ಸಣ್ಣ್ ಆಡುವಂತ.